ಮತ್ತು ನಂಬರಿನ ಒಂದು ಬೋರ್ಡ್ ಕಾಣಿಸುತ್ತಿದೆ.

ಮತ್ತು ಅಲ್ಲಿ ಸೈಡ್ ಅಲ್ಲಿ ಒಬ್ಬ ಯುವಕ ನಿಂತಿರುತ್ತಾನೆ ಸ್ವಲ್ಪ ಕಾಣಿಸುತ್ತಿದ್ದಾನೆ.

ಈ ಶಾಪ್ ಅಲ್ಲಿ ಕಟ್ಟಿಗೆಯಲ್ಲಿ ತಯಾರಿಸುವಂತಹ ಒಂದಷ್ಟು ಸಾಮಾನುಗಳು ಇರುತ್ತವೆ.

ಲೆ ಹರಿಯುತ್ತಕ್ಕಂತಹ ನೀರು ತುಂಬ ಗಲೀಜ್ ಇರುತ್ತದೆ.

ಈ ಚಿತ್ರದಲ್ಲಿ ನೋಡುತ್ತಿರುವಂತಹ ಯಾವುದೋ ವರ್ಕ್ ಒಂದು ಪ್ಲೇಸ್ --

ಮತ್ತು ಸ್ಟೀಲು ಅ ಡಬ್ಬೆಗಳಿರುತ್ತವೆ ದೊಡ್ಡದಾಗಿರುವಂತ.

ಇಲ್ಲಿ ಗಿಟಾರ್ ಮತ್ತು ಪಿಯಿಂಗ್ ಪೆಟ್ಟಿಗಿ ಮತ್ತು ಎಲ್ಲಾ ಸಿಗುತ್ತವೆ.

ಬ್ ಗಳು ಟೇಬಲ್ ಗಳು ಚೇರ್ ಗಳು ಇಟ್ಟಿರುತ್ತಾರೆ.

ಈ ಚಿತ್ರದಲ್ಲಿ ನೋಡುತ್ತಿರುವಂತಹ ಒಂದು ಏರೋಪ್ಲೇನ್ .

ನೂರಾಮುವತ್ತೂನಾಲಕ್ಕು ತೊಂಬತ್ತು ನಲವತೈದು ನೂರಾಯೆಂಟು ಎಪ್ಪಾತಾರು ನೂರದ್ನಾಕು ಈ ಐಟಂ ರೇಟ್ ಹಾಕಿರುತ್ತಾರೆ.

ಇದು ಮೇಲೆ ನೋಡುತ್ತಿರುವಂತಹ ಅಲ್ ಬಾಟಲ್ ಮುನುರೈವತ್ ರು ಎರಡ್ ರೂಪೇ--

ಈ ಚಿತ್ರದಲ್ಲಿ ನೋಡುತ್ತಿರುವಂತಹ ಒಂದಷ್ಟು ನೀಲಿ ಟ್ರೈ ಗಳು ಇರುತ್ತವೆ.

ಮೇಲೆ ನೋಡುತ್ತಿರುವಂತಹ ನೀಲಿ ಆಕಾರದ ಮೋಡ ಮತ್ತು ಬಿಳಿ ಕಲರ್ ಮೋಡ ಇರುತ್ತದೆ.

ಈ ಚಿತ್ರದಲ್ಲಿ ನೋಡುತ್ತಿರುವಂತಹ ಒಂದು ಬಸ್ ಸ್ಟ್ಯಾಂಡ್ .

ಒಂದು ಬೋರ್ಡ್ ಹಾಕಿರುತ್ತಾರೆ ಹಿಮಾಲಯ ಅನ್ನುವಂತ--

ರ್ಯ ಟೈಯರ್ ಪಾಯಿಂಟ್ ಉ ಅಂತ ಒಂದು ಬೋರ್ಡ್ ಹಾಕಿರುತ್ತಾರೆ.

ಮತ್ತು ಗುಡ್ಡ ಮತ್ತು ಮನೆಗಳು ಕಾಣಿಸುತ್ತಿವೆ.

ಈ ಚಿತ್ರದಲ್ಲಿ ನೋಡುತ್ತಿರುವ ಅಂತಹ ಒಂದು ಫಂಕ್ಷನ್ ಹಾಲ್ .

ಇಂದುಗಡೆ ಚೇರ್ ಗಳನ್ನು ಹಾಕಿರುತ್ತಾರೆ ಬಿಳಿ ಚೇರ್ ಗಳು ಕೆಂಪು ಚೇರ್ ಗಳು--

ಇದು ಹಾರ್ಡ್ವೇರ್ ಸಮಾನ್ ಮತ್ತು ಮ್ಯಾನುವಲ್ ಚೆಂಬರ್ ಕವರ್ --

ಈ ಚಿತ್ರದಲ್ಲಿ ನೋಡುತ್ತಿರುವಂತಹ ಒಂದು ಸಣ್ಣ ಕೆರೆ ಈ ಕೆರೆಯಲ್ಲಿ ನೀರ್ ನಿಂತಿರುತ್ತದೆ.

ಇಲ್ಲಿ ಟಿಫಿನ್ ಸಿಗುತ್ತದೆ ಮತ್ತು ಅಲ್ಲಿ ಒಂದಷ್ಟು ಜನ ಟಿಫಿನ್ ತಿಂತಿದ್ದಾರೆ.

ಈ ಒಂದು ಗೋಡೆ ಮೇಲೆ ಯೇಸುಕ್ರಿಸ್ತ ಅವರ ಶಿಂಬಲ್ ಹಾಕಿರುತ್ತಾರೆ.

ಮಲ್ಟಿ ಬ್ರಾಂಡೆಡ್ ಟೈಯರ್ಸ್ ಮತ್ತು ಫೋಮ್ ಕಾರ್ ವಾಶ್ ಮತ್ತು ಮೂರನೇ ಇಂಟಿನ್ರೇರ್ ಕ್ಲೀನಿಂಗ್ ಅಂಡ್ ಎಕ್ಸ್ಟ್ರಾರಿನರಿ ಕಾರ್ ಪೋಲಿಷ್ --

ಮತ್ತು ಆ ಹೊಲದಲ್ಲಿ ಅಲ್ಲಲ್ಲಿ ಕಸ ಬೆಳೆದಿರುತ್ತದೆ ಸುತ್ತಮುತ್ತಲು ಸಣ್ಣ ಗಿಡ ಹುಲ್ಲುಗಳು ಮತ್ತು ಒಂದು ಗಿಡದ ಬಡ್ಡಿ ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ನೋಡುತ್ತಿರುವಂತಹ ಒಂದು ಹೌಸ್ --

ಮತ್ತು ಒಂದು ಸ್ಕೂಟಿ ಒಂದು ಬೈಕ್ ಇರುತ್ತದೆ.